ಇದು ಒಂದು ಪಾರ್ಕ್ ಈ ಪಾರ್ಕ್ ಸುತ್ತಮುತ್ತ ಗ್ರೀನರಿ ಇದೆ --

ಮತ್ತು ಸೆಂಟರ್ ಅಲ್ಲಿ ನೀರಿದೆ ಮತ್ತು ಅದನ್ನ ಫೌಂಟೇನ್ ತರ ಮಾಡಿದ್ದಾರೆ.

ಮತ್ತು ಅವರು ಬುಕ್ಕು ಅನ್ನು ಇಕ್ಕೊಂಡಿದಾರೆ.

ಮತ್ತು ಅದರ ಅವರ ಮೇಲೆ ಎರಡು ಫ್ಯಾನ್ ಇದೆ ಒಂದು ಲೈಟ್ --

ಇದರಲ್ಲಿ ಅದರ ಮುಂದೆ ತುಂಬ ಅಂಗಡಿಗಳಿದ್ದಾವೆ ಮ--

ನ ಹಿಂದೆ ಒಂದು ಮರ ಇದೆ ಮ--

ಕೆಳಗೆ ಸ್ವಲ್ಪ ಜನ ಪೆಟ್ರೋಲ್ ಹಾಕುಸ್ಕೋತಿದ್ದಾರೆ ಮತ್--

ಲೆಫ್ಟ್ ಸೈಡಿನಲ್ಲಿ ತೆಂಗಿನ ಮರ ಇದೆ ಮತ್ತು ಅದರ ಕೆಳಗೆ ಲೈಟನ್ನು ಹಾಕಿದ್ದಾರೆ.

ಇದೊಂದು ಮರ್ಕೆಟ್ ಮಾರ್ಕೆಟಿನಲ್ಲಿ ಟೊಮಾಟೋ ಗೋಣಿಚೀಲ ಮೇಲೆ ಐತೆ.

ಅದನ್ನು ತೊಗೊಳೋದಿಕ್ಕೆ ತುಂಬಾ ಜನ ಬಂದಿದ್ದಾರೆ.

ಇದು ಒಂದು ದೇವಸ್ಥಾನ ದೇವಸ್ಥಾನ ಆಚೆಕಡೆ ಒಂದು ಮನುಷ್ಯ ಕೂತಿದ್ದಾನೆ.

ಡೋರ್ ಸೈಡ್ ಕೂಡ ಒಂದು ಚಿಕ್ಕದಾದ ಲೈಟ್ ಇದೆ.

ಇದು ಒಂದು ದೊಡ್ಡ ಸ್ಟೇಡಿಯಂ ಸ್ಟೆಡಿಯಂ ನಲ್ಲಿ ಫುಟಬಾಲ್ ಮ್ಯಾಚ್ ನಡಿಯುತಿದೆ.

ಇದು ಒಂದು ಮಾರ್ಕೆಟ್ ಮಾರ್ಕೆಟ್ಟಿನಲ್ಲಿ ತುಂಬಾ ಐಟಮ್ಗಳು ಇಕ್ಕಿದಾರೆ ಹೂವ ತರಕಾರಿಗಳೆಲ್ಲ ಇಕಿದಾರೆ --

ಈ ಚಿತ್ರದಲ್ಲಿ ಒಂದು ಹಸು ಇದೆ.

ಮತ್ತು ಅವರ ಹಿಂದೆ ಎರಡು ವ್ಯಕ್ತಿಗಳ್ ನಿಂತಿದ್ದಾರೆ.

ಅವರ ಪಕ್ಕದಲ್ಲಿ ಎರಡು ಬಟ್ಟೆ ಇದೆ.

ಇದು ಸ್ಕುಲಿ ಸ್ಕೂಲಲ್ಲಿ ಸ್ವಲ್ಪ ಜನ ಎಕ್ಸಿಬಿಷನ್ ಮಾಡೋದಕ್ಕೆ ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ.

ಇವರು ಪತಾಂಜಲಿ ಟೇಸ್ಟಿ ನಮಕಿನ್ ಡಾಬಾ ಎಂದು ಓಪನ್ ಮಾಡಿದ್ದಾರೆ.

ಇದು ಒಂದು ಗ್ರೀನಿರಿ ಜಾಗ ಒಬ್ಬ ನಿಂತ್ಕೊಂಡಿದ್ದನೆ ಮತ್ತು ಒಬ್ಬ ವಿಡಿಯೋ ಮಾಡುತ್ತಿದ್ದಾನೆ.

ಸ್ಕೈ ಪೂರ್ತಿ ಕ್ಲಿಯರ್ ಆಗಿದೆ ಮತ್ತು ಕ್ಲೌಡ್ಸ್ ಇಂದ ತುಂಬಿದೆ.

ಮತ್ತು ಲೆಫ್ಟ್ ಸೈಡಿನಲ್ಲಿ ಎರಡ್ ಮೂರು ಮರ ಇದೆ.

ಈ ಪಿಕ್ಚರ್ ಅಲ್ಲಿ ಸುತ್ತಮುತ್ತ ಗ್ರೀನರಿ ಇದೆ.

ಆ ಪೀಕೋಕ್ ಒಂದು ಕಾಲನ್ನು ಎತ್ತಿಕೊಂಡು ನಿಂತ್ಕೊಂಡಿದೆ.

ತುಂಬಾ ಫಿಶ್ ಗೋಳಿದಾವೆ ಮತ್ತು ಇಬ್ಬರು ಮಾರುತ್ತಿದ್ದಾರೆ.

ಇದರಲ್ಲಿ ಆಚ್ಗಡೆ ತುಂಬಾ ಬೈಕ್ ಗುಳ್ ನಿಂತಿದೆ ಮತ್ತೇರಡು ವ್ಯಕ್ತಿ ನಿಂತಿದ್ದಾರೆ.

ಇದು ಒಂದು ಸಲೋನ್ ಇದರಲ್ಲಿ ಒಬ್ಬ ಒಳಗಡೆ ಹೇರ್ ಕಟ್ ಮಾಡಿಸಿದ್ದಾನೆ.